ಒಂದು ಕಟ್ಟಡವನ್ನು ಕಟ್ಟಬೇಕಾದರೆ ನಾವು ಏನ್ ಮಾಡಬೇಕು ಅಂದ್ರೆ ಒಂದು ಗುಂಡಿ ಪಾಯವನ್ನು ತೆಗೆದು ಅದರ ಒಳಗೆ ತುಂಬಿ ಅದರ ಮೇಲೆ ಸಿಮೆಂಟ್ ಇಟ್ಟಿಗೆಗಳನ್ನು ಕಟ್ಟಿ ಅದರಿಂದ ಮೇಲೆ ಕಬ್ಬಿಣದ ರೋಡುಗಳನ್ನು ಕ--

ಫ್ಯಾಮಿಲಿ ಅಂತ ಹಾಕಿದ್ದಾರೆ ಈ ಜಾಗದಲ್ಲಿ ಜನರ ಸಮೂಹ ಕಾಣ್ತಾ ಇದೆ ಮತ್ತೆ ಪಕ್ಕದಲ್ಲಿ ಹಸಿರಾದ ಗಿಡಗಳು ಕಾಣ್ತಾ ಇದೆ.

ಅಪ್ಪ ಮಗನ ಸಂಬಂಧ ಅಂದ್ರೆ ಹೇಗಿರಬೇಕೆಂದರೆ ಮಲಗಿಸುವುದು ಆಟ ಆಡಿಸುವುದು ಆಗಿದೆ ಓದಿಸುವುದು ದೊಡ್ಡ ಜವಾಬ್ದಾರಿಯಾಗಿದೆ.

ಆ ಮೀನುಗಳನ್ನು ಇಲ್ಲಿ ಹಲವಾರು ವಿವಿಧ ರೀತಿಯ ಮೀನುಗಳ ಜೋಡಿಸ್ತಾ ಬಂದಿದ್ದಾರೆ ಅಲ್ಲೊಬ್ಬ ವ್ಯಕ್ತಿಯನ್ನು ನೋಡುತ್ತಾ ಕೊಡುತ್ತಿದ್ದಾನೆ ಇನ್ನೊಬ್ಬ ವ್ಯಕ್ತಿ ಕೈಯಲ್ಲಿ ಮೀನನ್ನು ಎತ್ತಿ ನೋಡುತ್ತಿದ್ದಾನೆ.

ಅವರು ಮಾಡುವ ಕೆಲಸವೆಂದರೆ ಜೀವನದಲ್ಲಿ ಬೆವರಿಸುವುದು ಅವರು ಇಬ್ಬರೂ ಸಹ ತುಂಬಾ ಬೆವರಿನಿಂದ ಕೂಡಿರುತ್ತಾರೆ ಯಾಕೆಂದರೆ ಪ್ರತಿದಿನ ಶ್ರಮಿಸುತ್ತಾರೆ